ಈ ಗಾರ್ಡನ್ ನೋಡಲು ತುಂಬಾ ಸುಂದರವಾಗಿರುತ್ತದೆ. ಈ ಗಾರ್ಡನ್ ನು ನೋಡಲು ಪ್ರೇಕ್ಷಕರು ದೂರ ದೂರ ಊರಿನಿಂದ ಬರುತ್ತಾರೆ.

ಇದು ಒಂದು ಸುಂದರವಾದ ಗೆಸ್ಟ್ ಹೌಸ್ ಆಗಿರುತ್ತದೆ.

ಈ ಕಂಪನಿಯಲ್ಲಿ ತುಂಬಾ ಕಾರ್ಮಿಕರು ಕೆಲಸ ಮಾಡುತ್ತಾರೆ.

ಇದು ಒಂದು ಅದ್ಭುತವಾದ ಸುಂದರವಾದ ದೇವಸ್ಥಾನವಾಗಿರುತ್ತದೆ.

ಗಾಡಿಗಳನ್ನು ಖರೀದಿಸಲು ಲೋನಿನ ವ್ಯವಸ್ಥೆ ಕೂಡ ಸಿಗುತ್ತದೆ. ಗಾಡಿಗಳನ್ನು ಖರೀದಿಸುವರಿಗೆ ಗಿಫ್ಟ್ ಕೂಡ ಇಲ್ಲಿ ಕೊಡುತ್ತಾರೆ.

ಎಂಬ ಬೇದಬಾವವಿಲ್ಲದೆ ವ್ಯಾಯಾಮ ಮಾಡುತ್ತಾರೆ. ಬಾಡಿ ಫಿಟ್ ಆಗಿರಲು ಜಿಮ್ಮು ತುಂಬಾ ಅವಶ್ಯಕತೆ.

ಇದೊಂದು ಸುಂದರವಾದ ನದಿ ನದಿಯಿಂದ ತುಂಬಾ ಪ್ರಯೋಜನವಿರುತ್ತದೆ.

ಮನುಷ್ಯನಿಗೆ ತುಂಬಾ ಉಪಯೋಗವಿದೆ. ಕಾಡನ್ನು ಬೆಳೆಸಬೇಕು.

ಮನುಷ್ಯ ಸುಂದರವಾಗಿ ಕಾಣಲು ಬಟ್ಟೆಯ ಬೇಕು ಬಟ್ಟೆ ಅಂಗಡಿಯಲ್ಲಿ--

ಇದನ್ನು ಪಾರ್ಕಿನಲ್ಲಿ ಇಟ್ಟಿರುತ್ತಾರೆ ಈ ಬೆಂಚು ಪಾರ್ಕಿನಲ್ಲಿ ಇಡುವುದರಿಂದ ಜನೋ ಜನರಿಗೆ ಅನುಕೂಲವಾಗಿರುತ್ತದೆ.

ಬೆಂಚ್ ನಲ್ಲಿ ಕುಳಿತು ಆರಾಮವಾಗಿ ವಿಶ್ರಾಂತಿಯನ್ನು ಪಡೆಯಬಹುದಾಗಿರುತ್ತದೆ.

ಮರದಿಂದ ಉಸಿರಾಡಲು ಆಕ್ಕ್ಸಿಜೆನ್ ಸಿಗುತ್ತದೆ.

ದೋಣಿಯನ್ನು ಮರದಿಂದ ಮಾಡಿರುತ್ತಾರೆ ದೋಣಿಯನ್ನು ನೀರಿನ ಮೇಲೆ ಚಲಾಯಿಸುತ್ತೇವೆ.